ಜೆರಾಕ್ಸ್ ಮಾಡುವ ಒಂದು ಶಾಪ್ ಇದೆ ಇದು.

ಇದೊಂದು ಸೋಫಾ ದ ಶಾಪ್ ಇದೆ ಮತ್ತಿಲ್ಲಿ ಹರಗೆ ಮೂರು ಸೋಫಾ ಸೆಟ್ ಇದಾವೆ.

ಸುಂದರವಾದ ಬಿಲ್ಡಿಂಗ್ ಇದೆ ಅದಕ್ಕೆ ನೋಡಲಿಕ್ಕೆ ಬಹಳ ಜನರು ಹೋಗ್ತಾರೆ.

ಅಲ್ಲಿ ಸೈಕಲ್ ಮೋಟಾರ್ ಕಾರು ಮತ್ತೆ ಅನೇಕ ವೆಹಿಕಲ್ಸ್ ಗಳು ರಿಪೇರ್ ಆಗುತ್ತೆ.

ಇಲ್ಲಿ ಒಂದು ಮೇಜಿದೆ ಒಂದು ಆಲ್ಮರಿ ಇದೆ.

ಮೇಜಿನ ಮುಂದೆ ಎರಡು ಕುರ್ಚಿ ಗಳು ಇದೆ.

ಇಲ್ಲಿ ಒಂದು ಡ್ರೆಸ್ಸೆಸ್ ಶಾಪ್ ಇದೆ ಅಲ್ಲಿ ಸೀಲಿಂಗ್ ಮಾಡಿ ಅಂತ ಒಂದು ರೂಮ್ ಇದೆ.